ಅಂತ ಎರಡ್ ರೂಪಾಯಿ ಇದ್ರೆ ಮೂರ್ ರೂಪಾಯಿ ಇದ್ರೆ ಮೂರ್ ರೂಪಾಯಿ ತಗೋಬೇಕು ಹತ್ತ್ ರೂಪಾಯಿ ಇದ್ರೆ ಹತ್ತ್ ರೂಪಾಯಿ--

ಹೂ ದೇವ್ರಿಗೆ ನಮ್ ತಾತಂಗೆ ಅಂದ್ರೆ ಬುದ್ಧ ತಾತಂಗೆ--

ತೆಂಗಿನಕಾಯಿ ಬೇಸ್ ಹೊಡ್ಕೊಂಡ್ ನಾವ್ ಕುಡಿಬೋದಂತೆ.

ನನಿಗೆ ಜೀಪ್ ಅಂದ್ರೆ ಇಷ್ಟ ಬೀಜ್ ಜೀಪ್ ಅಲ್ಲಾ .-->